ಸೋ ಏನಂದ್ರೆ ಈಗ ಚಿಕ್ಕ ಮಕ್ಕಳಿಗೆ ಅಂತ ಒಂದು ಸಪರೇಟ್ ಇರುತ್ತೆ ದೊಡ್ಡವರಿಗೆ ಅಂತ ಒಂದು ಸಪರೇಟ್ ಇರುತ್ತೆ ಬಟ್ ಇಲ್ಲಿ ನೋಡಬಹುದು ನೀವು ಪ್ರತಿಯೊಂದುನು ಎಲ್ಲಾ ಸೇಮ್ ಇದೆ .

ಮದುವೆ ಗಂಡು ಹೆಣ್ಣು ಕೂತ್ಕೊಣೋಕ್ಕೆ ಅಂತ ಈ ಚೇರ್ ಗಳ್ ಹಾಕಿರ್ತ್ತರೆ.

ಸೊ ನಾವು ಸ್ಟೇ ಆಗೋಕೆ ಅಂತ ಒಂದು ರೂಮ್ ಮಾಡ್ಕೋ ಬೇಕಾಗುತ್ತಲ್ವಾ ಸೊ ಅದಕ್ಕೆ ರೂಮ್ ಅನ್ನೋದು ಸೊ ಒಂದು ರೂಮಲ್ಲಿ ವನ್ ಟು ತ್ರೀ ಮೆಂಬರ್ಸ್ ಇರುವಂತಹ ಒಂದು ಚಿಕ್ಕ ರೂಂ ಇದು.

ವರ್ಕೌಟ್ ಅಂದ್ರೆ ಇವಾಗ ಫ್ಯಾಟ್ ಬರ್ನಿಂಗ್ ಗೋಸ್ಕರ ಅಂತೆ. ನಾವ್ ಹೆಂಗೆ ಸೈಕಲ್ ತುನಿತೀವೋ ಅದೇ ತರ ಇದು ಒಂದು ಸೈಕ್ಲಿಂಗ್ ಆಗಿರುತ್ತೆ.